Colleges~ college ಅಲ್ಲಿ friends ಆಗಿದಲ್ವಾ college.

ಹಾ ಗೊತ್ತಾಯ್ತಾ ಈಗ? ಹಾ ನಿಮ್ದ್ ಉರ್ ಊರು ಯಾವ್ದು?

ಹಾ ಅದೇ ಏನಿಲ್ಲ ನಮ್ದು ಗೃಹ ಪ್ರವೇಶ ಇದೆ.

ಅದು December ಇಪ್ಪತ್ತೈದಕ್ಕೆ. December ಇಪ್ಪತ್ತೈದಾ? ಇಪ್ಪತ್ನಾಕು ಇಪ್ಪತ್ತೈದಾ? ಹೌದು ಹೌದು. ಬನ್ನಿ ಬರ್ಬೇಕು. Okay ಅದೇ ಊರಲ್ಲಿ ಇದ್ರೆ ಬರ್ತೇನೆ ಅಂದ್ರೆ ಬೇರೆಕಡೆ ಒಂದು plan ಮಾಡಿದ್ವಿ family ನಮ್ದು ಬೆಂಗಳೂರ್ ಕಡೆಗೆ ಅಂತ.

ಹ್ಮ್ ಅದೇ ಊರಲ್ಲಿ ಇದ್ರೆ ಬರ್ತೀನಿ ಅದು postpone ಆದ್ರೆ ನಾನು ಬರ್ತೀನಿ ನಾನು.

ಎಲ್ಲಿ ನೀವು ಮೊದ್ಲು ಇದ್ರಲ್ಲ ಅಲ್ಲೇ? ಹೌದು ಮೊದ್ಲು ಇತ್ತಲ್ಲ ಅದನ್ನ ಬೇರೆ ಹೀಗೆ ತೇಗ್ದು ಬೇರೆ ಮಾಡಿದ್ದು.

ಹಾ ಹೌದ ಎಷ್ಟು square feet ಮನೆ? ಒಂದು ಹತ್ತು Cents ಅಲ್ಲಿ ಹಾಗೆ.

Okay ಈಗ ಯೆಸ್ಟ್ room ಇದೆ? Room ಉ ಕೆಳಗಿಂದು ಎರಡು bed room ಮತ್ತೆ ಮೇಲೆ ಒಂದು bed room . ಮತ್ತೆ kitchen ಹಾಗೆಲ್ಲ ಮಾಡಿದ್ದು. Okay ಎಷ್ಟಾಯ್ತು? ಅದು ಸುಮಾರ್ ಆಯ್ತು. loan ಸ್ವಲ್ಪ ಎನ್ ಇರತ್ತೊ

ನೀವು ಬನ್ನಿ. ಆಯ್ತ್ ಆಯ್ತ್ ಅದೇ ಊರಲ್ಲಿದ್ರೆ ಬರ್ತೀನಿ ನಾನು. ಹಾ family ಎಲ್ಲಾ ಕರ್ಕೊಂಡ್ ಬನ್ನಿ, ಹೇಗಿದ್ದಾರೆ? ತುಂಬಾ time ಆಯ್ತಲ್ಲ meet ಆಗದೆ ಸಹ?

ಮತ್ತೆ ಗೃಹ ಪ್ರವೇಶ ಆದ್ಮೇಲೆ ಬರ್ತೀನಿ ನಿಮ್ಗೆ call ಮಾಡಿ ಅದೇ number save ಇರ್ಲಿಲ್ಲ. ಹಾಗಾಗಿ ಗೊತ್ತಾಗ್ಲಿಲ್ಲ sorry. ಹಾ ಹಾ ಅಮ್ಮ ಅಪ್ಪ ಎಲ್ಲ ಹೇಗಿದ್ದಾರೆ? ಹ ಚೆನ್ನಾಗಿದ್ದಾರೆ. ನಿಮ್ ಮನೇಲೆಲ್ಲ ಹೇಗಿದ್ದಾರೆ? ಅಹ್ ಎಲ್ಲ ಚೆನ್ನಾಗಿದ್ದಾರೆ ಹೌದು. Okay ಮತ್ತೆ ವಿಶೇಷ ಎಲ್ಲಾ? ಅದೇ ನಾನು invite ಮಾಡುವ ಅಂತ call ಮಾಡಿದ್ದು. ಅದೇ ಎಲ್ಲರಿಗು ಹೀಗೆ call ಮಾಡುವಾಗ ನೆನಪ್ ಆಗ್ತದಲ್ಲ ಒಂದೊಂದ್ ಒಂದೊಂದು. call ಮಾಡಿದ್ದು ಮತ್ತೆ ನೆನಪ್ ಹೋಗ್ತದೆ.

ಮತ್ತೆ ಹತ್ರ ಹತ್ರ ದಿವಸ ಹತ್ರ ಹತ್ರ ಬರುವಾಗ ಇದು busy ಇರ್ತೆ~ ಇರ್ತೇವೆ ಅಲ.

ಆಗುದಿಲ್ಲ ಮಾಡ್ಲಿಕ್ಕೆ ಅದಕ್ಕೆ ಈಗ್ಲೇ ಎಲ್ಲಾ ಮಾಡುದು. ಹ್ಮ್ ಹ್ಮ್ ಆಯ್ತಾ ಮನೆಯಲ್ಲ ಕೆಲಸ ಎಲ್ಲಾ ಆಯ್ತಾ. ಹಾ ಕೆಲ್ಸ ಎಲ್ಲಾ ಆಯ್ತು ಆಗ್ತಾ ಬಂತು. ಹ ಹ ಹ ಹ. ಸರಿ ಇನ್ನು ಇನ್ನು ಬರಿ invite ಮಾಡುದು ಅಷ್ಟೇ. ಹೌದು ಹೌದು call ಮಾಡಿ invite ಮಾಡುದು. ತಂದು ಕೊಡ್ಲಿಕ್ಕೆಲ್ಲ call ಮಾಡುದು. ತೊಂದ್ರೆ ಇಲ್ಲ ತೊಂದ್ರೆ ಇಲ್ಲ ತೊಂದ್ರೆ ಇಲ್ಲ ಇವಾಗ WhatsApp ಮಾಡಿ.

ಆವಾಗ ಅದೇ ನೆನಪ್ ಇರುತ್ತೆ ಇಲ್ಲಾಂದ್ರೆ ಮರತೊಗುತ್ತೆ ತಿರ್ಗ.

ಹಾ ಮತ್ತೆ. Okay ಸ್ವಲ್ಪ ನಾನು busy ಇದ್ದೇನೆ ಆಮೇಲೆ ಮಾಡ್ಲಾ? Okay Okay ಆಯ್ತ್ ಆಯ್ತ್ ಆಯ್ತ್ ಆಯ್ತ್. ನೆನ್ಪು ಬನ್ನಿ okay.

ಹಾ ನಾನ್ ಆರಾಮ್, ನೀವು ಹೇಗಿದ್ದೀರಿ?

ಹಾ ನಾನ್ ಚೆನ್ನಾಗಿದ್ದೇನೆ. ಏನ್ ಮಾಡ್ತಿದ್ಯಾ?

ಹಾ ನಮ್ಮ್ ಮನೇಲೆಲ್ಲಾ ಆರಾಮ್. ನಿಮ್ಮನೇಲೆಲ್ಲಾ ಹೇಗಿದ್ದಾರೆ? ಹಾ ನಿಮ್ಮನೇಲೆಲ್ಲಾ ಆರಾಮಾ. ಆ college ಇಂದ ಒಂದು message ಬಂತು, ನೋಡಿದ್ಯಾ?

ಅದು tenth group ಇತ್ತಲ್ಲ, ನಮ್ಮದು.

ಓಹ್ ಹೌದಾ? ನನ್ನದಂದ್ರೆ number change ಮಾಡಿದೆ ನಾನು.

ಓಹ್ ಹೌದಾ? ಒಂದ್ program ಉಂಟಂತೆ, ಆ attend ಮಾಡ್ಬೇಕೂ ಅಂದ್ರೇ, college school day ಉಂಟು ಅವ್ರದ್ದು.

ಆಹ್ next month ಅಲ್ಲೇನಾ.

ಅಹ್ ಹೌದು. attend ಮಾಡ್ಲಿಕ್ಕೆ ಹೇಳಿದ್ದಾರೆ. ಅಂದ್ರೆ ಹಳೇ ವಿದ್ಯಾರ್ಥಿಗಳು ಬರ್ಬೇಕಂತ ಹೇಳಿದ್ದಾರೆ.

ಹಾ ಸರಿ. ಆಮ್, ಯಾ ಬೇರೆ ಅವ್ರು ಯಾರಾದ್ರೂ ಬರ್ತಾರಾ ಕೇಳಿ ಆಯ್ತಾ?

ಅಹ್ ಮತ್ತೆ ನಂದು ಅಕ್ಕನದ್ದು ಮದುವೆ ಇದೆ next month ಅಲ್ಲಿಯೇ.

ಆ, ಅದೂ ಮದುವೆ ಆಗುದು hall ಅಲ್ಲಿ ಅಂದ್ರೆ ಕಟ್ಪಾಡಿ ವಿಶ್ವ ಉಂಟಲ್ಲ ದೇವಸ್ಥಾನ?

ಅಲ್ಲಿ. ಅಹ್ ನೀ, ಅಂದ್ರೆ ನಂಗೆ ನಿನ್ನ ಮನೆಗೆ ಬರ್ಲಿಕ್ಕೆ ಆಗುದಿಲ್ಲ ಅವ್ಳ್ ಹೇಳಿಕ್ಕೆ ಹೇಳಿದಾಳೆ, ಹಾಗೇ ನೀನ್ ಬಾ ಆಯ್ತಾ, ಮದ್ವೆಗೆ.

ಅಂದ್ರೆ ಮನೆಗೆ ಬರ್ಲಿಕ್ಕೆ ಸ್ವಲ್ಪಾ ಅಂದ್ರೆ ಬೇರೆ ಕಡೆಗೆ ಎಲ್ಲಾ ಹೇಳ್ಬೇಕಲ್ಲಾ? ಹು ಪರ್ವಾಗಿಲ್ಲ. phone ಅಲ್ಲೇ ಹೇಳಿದ್ರೆ ಸಾಕು.

ಹಾ. ಮತ್ತೇ dress ಎಲ್ಲಾ ಅವ್ರು purchase ಮಾಡ್ತಾರೆ. ನೀನ್ ಕೂಡ ಬಾ ಎರಡು ದಿವ್ಸ ಬಿಟ್ಟ್ ಆಯ್ತಾ?

ಅದೂ ಮದುವೆಗೆ ಒಂದೇ ಲೆಕ್ಕ dress ಇದ್ರೆ ಚಂದ ಕಾಣ್ತದಲಾ?

ಹ ಓಕೆ ಹಾಗಾದ್ರೆ, ನಾನ್ ಹೇಳ್ತೇನೆ ಅವರಿಗೆ, ನೀನ್ಸ ಬಂದು join ಆಗ್ ಆಯ್ತಾ?

ಆ ಮತ್ತೊಂದು ಇನ್ನೊಂದು ವಿಷಯ ಅವ್ರು ಆಹ್ ಮದ್ವೆಗೆ ನಾವ್ ಅಲ್ಲಿ dance ಮಾಡ್ತೇವಲ್ಲ, ಈಗ ಹೊಸತೆಲ್ಲ rules ಎಲ್ಲ ಆಗಿದೆಲ್ಲ?

ಆಹ್ dance ಮಾಡ್ತೇವೆ, ನೀನ್ಸ join ಆಗಯ್ತಾ.

ನೀ ಅಹ್ ಸ್ವಲ್ಪ film dance ಹಾಗೆಸ ಇರ್ತದೆ. step ಎಲ್ಲ ತುಂಬ ಕಷ್ಟ ಇರ್ತದೆ. ನೀನು, ನಾಳೆಯಿಂದ join ಆಗ್ಬೇಕಾಗ್ತದೆ. ನಮ್ಮ ಮನೆಗೆ ಬಾ, ಅವ್ರು ಹೇಳಿಕೊಡ್ತಾರೆ. ಹಾ. ಎಷ್ಟು ಗಂಟೆಗ್ ಬರ್ಬೇಕಾಗ್ತದೆ?

ಆಹ್ ಒಂದೂ ಆಹ್ ನಿಂಗೆ ಯಾವಾಗ free ಇದ್ಯೋ ಆಗ ಬಾ.

ಈಗಾಂದ್ರೆ ಮನೇಲೆಲ್ಲ ಇದ್ದೇ ಇರ್ತೇವಲ್ಲ, function ಅಲ್ಲಾ?

Okay ಹಾಗಾದ್ರೆ. ನಾಳೆ ನಿಂಗೆ call ಮಾಡ್ಬೇಕ ಬೆಳಿಗ್ಗೆ?

ಬೇಡಲ್ಲ? ಎಷ್ಟು ಗಂಟೆಗೆ ಬರ್ತೀಯಾ?

Okay . ನಾನೊಂದ್ message ಮಾಡ್ತೇನೆ. ಮನೇಲ್ಲಿ ಅಂದ್ರೆ, ಕೆಲವೊಮ್ಮೆ ನಾನ್ ಹೊರಗಡೆ ಹೋಗಿರ್ತೆನೆ. ಮನೆಯವ್ರಿಗೆ ಹೇಳಿರ್ತೆನೆ. okay ನಾ?

ಅಹ್ ಸರಿ ಹಾಗಾದ್ರೆ, bye ..

ತಾಯಿ ಮನೆಯಲ್ಲಿ ನಾವು ಎಲ್ಲರೂ ಮನೆಯಲ್ಲಿ ತಾಯಿಗಳು ಇರುವುದು ಸ್ವಾಭಾವಿಕ ಅಮ್ಮಾ ಅಂತ ಕರಿತೇವ್ ನಾವ್. ನಮ್ಮ ಹಳ್ಳಿ ಬಾಷೆಯಲ್ಲಿ ತಾಯಿಗೆ. ಏನಂತಕರೀತೇವಂದ್ರ ಯವ್ವ ಯವ್ವ ಅಂತ ಕರಿತೇವ್ ನಾವ್. ನಿಮ್ಮ ಕಡೆ ಏನಂತ ಕರೀತಾರೆ ಗೊತ್ತಿಲ್ಲಾ ನಮ್ಮ ಕಡೆ ಯವ್ವ ಯವ್ವ ಅಂತ ಕರೀತಾರೆ ಹಳ್ಳಿ ಬಾಷೆವಳಗ ನಾವು ಅಮ್ಮಾ ಅಂತ ಕರಿತೇವ್ರಿ. ಅಮ್ಮಾ ಅಂದ್ರೆ ನಮಗೆ ಮುಖ್ಯ ಪಾತ್ರದಾರಿ ನಾವು ಜನ್ಮ ಕೊಡೊಲ್ ಕಾರಣನೇ ನಮ್ಮ ತಾಯಿ ಅಂದ್ರೆ ನಮ್ಮ ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಇಟ್ಕೊಂಡು ನಮ್ಮನ್ನ. ಆರೈಕೆ ಮಾಡ್ಕೊಂತ ನಮ್ಮನ್ನ ಜನ್ಮವನ್ನು ನೀಡ್ತಾಳ ತಾನು ಮರು ಜನ್ಮ ಪಡಕೊಂತಾಳ ನಮ್ಗ್ ಜನ್ಮ ಕೊಟ್ಟು ಅಕಿ ಜೀವ~ ಜೀವನ್ಪರಿಯಂತ ನಮಗೊಸ್ಕರ ಶ್ರಮ ಪಟ್ಟು ದುಡಿತಾಳ್ ರೀ ತಾಯಿ ಯಾವತರಾ ಅಂದ್ರಿ ತಾಯಿ ಒಂಬತ್ತು ತಿಂಗಳ ತನ್ನ ಹೊಟ್ಯಾಗ ಇಟ್ಕೊಂಡು ಒಂಭತ್ನೆೇ ಒಂಬತ್ತನೆ ತಿಂಗಳಾದ ಮೇಲೆ delivery ಅಂತಂದ್ರ ನಮ್ಮ ಕಡೆ ಹೆರಿಗೆ ಅಂತ ಹೇಳ್ತಾರ ಹೆರಿಗೆ ಆದ್ನಂತ್ರ ಆ ಬಾಣಂತಿ ಅಂತಂದ್ರೆ ಮೂರ್ ತಿಂಗಳ ಬಾಣಂತನ ಮಾಡ್ತಾರ ಆ time ಒಳಗ ಏನ ಒಂದ ಆಹಾರ ಧಾನ್ಯ ತಿನ್ನಬೇಕಾದ್ರು ಮಗುವಿಗಯೇನ ಇದ್ ಆಗತ್ತ ಕಾರಹತ್ತತ್ತ. ನಾವ್ ಕಾರದ ಏನಾರ ತಿಂದ್ರ ಮಗುವಿಗ ಹೊಟ್ಟಿನುವಸ್ಥೆತೀರಿ ಹೊಳ್ಳಿ ನೆಗಡಿ ಆಯ್ತೈತಿ ರೀ ಇತರ ಶೀತ ಬರತ್ತ ಕೆಮ್ಮ ಬರತ್ತ ನೆಗಡಿ ಬರತ್ತ ಅಂತ ತಾಯಿ ಬಾಳ care ತಗೊಂಡ್ ಮಗುವಿನ್ ಬಗ್ಗೆ ವಿಚಾರ ಮಾಡ್ತಾಳ ರೀ. ಆಮ್ಯಾಗ ಮಗು ಬೆಳವಣಿಗೆಗೊಸ್ಕರ ತನ್ನ್ ಜೀವಾನ ತೆಯ್ತಾಳ ಅದ ದೊಡ್ಡವನಾಗಿ ತನ್ನ ಕಾ~ ಕಾಲ ಮೇಲೆ ತಾನ ಅಡ್ಯಾಡುತನನು ತಾಯಿ ಅವಂಗ ಬೆನ್ನ ಆಗಿ ನಿಂತಿರ್ತಾಳ ರೀ. ಹೊಳ್ಳಿ ತಾಯಿ ಮನೆ ಕೆಲಸ ಪ್ರತಿ ಒಂದನು ತನ್ನ ಜವಾಬ್ದಾರಿ ಹೊತ್ತಂತ ತಾಯಿ ಮನೆ ಬೆಳಗ್ಗೆ ಎದ್ದ ತಕ್ಷಣ ತನ್ನ ಮಕ್ಳು ಇದೆ ತಿನ್ಬೇಕು ತನ್ನ ಮಕ್ಳು ಇದ್ನ ಕುಡಿಬೇಕ್ ರೀ ತನ್ನ ಮಕ್ಳು ಇದನ್ನ ಅರಬಿ ಹಾಕೊಬೇಕಂತ ಪ್ರತಿ ದಿನಾ ವಿಚಾರ ಮಾಡ್ತಾಳ. ತಾಯಿಗೆ ಯಾರು ಪಗಾರ ಕೊಡುದಿಲ್ಲಾ ಯಾಕಂದ್ರ ಅಕಿ ದುಡಿತಾಳ ನಮಗೋಸ್ಕರನ್ನೊದು ಅಷ್ಟೇ ನಮ್ಗ ಗೊತ್ತು ತಾಯಿಗೆ ಯಾರು ಪಗಾರ ಕೊಡಾಕ ಹೋಗುದಿಲ್ರಿ ಈಗ ನಾವು ಹೊರಗ್ ಕೆಲಸಕ್ಕ ಹೋದ್ರ ನಿಮ್ಗ್ ಪಗಾರ ಕೊಡ್ತಾರ ರೀ ಆದೆ ತರಾ ನಮ್ಗ ದಿನನಿತ್ಯದ ರಜೆ ಇಲ್ಲದಂಗ ದುಡಿಯುವಂತ ವ್ಯಕ್ತಿ ಅಂದ್ರ ನಮ್ಮ ತಾಯಿ ರೀ. ತಿಂಗ್ಳ~ ತಿಂಗಳದ ಆದ ಗಳಿಗೆ ನಮಗ ಪಗಾರ ಕೊಡ್ತಾರಿ ಕೆಲಸಕ್ಕ ಹೊರಗ ಹೋದ್ರ ಹಿಂಗ ಒಂದನೇ ತಾರಿಕ್ ಗೆ ನಿಮ್ಗೆ ಪಗಾರ ಬಂತ ಎಷ್ಟ ಬಂತ ಇಪ್ಪತ್ತ ಸಾವಿರಾ ಮೂವತ್ತ ಸಾವಿರಾಂತ ಹೇಳ್ತಾರಿ ಅದ್ರ ತಾಯಿ ದಿನನಿತ್ಯ ಬೆಳಿಗ್ಗೆ ಐದ ಗಂಟೆಗಕ ಎದ್ದ ರಾತ್ರಿ ಮಲಗು ಹನ್ನೊಂದು ಗಂಟೆ ಮಠನು ತಾಯಿ ತನ್ನ ಮನಿ ಕುಟುಂಬಕ್ಕೋಸ್ಕರ ದುಡಿತಾಳ ರೀ. ಯಾವುದೆ rest ಇರಲಾರದಂಗ ದುಡಿತಾಳ ಅಕೀಗ ಯಾವುದೆ ನಾವ ಪಗಾರ ಕೊಡುದಿಲ್ಲ. ದಿನಕ್ಕೆ ಇಪ್ಪತ್ತನಾಲ್ಕು ಗಂಟೇನು ತಾಯಿ ತನ್ನ ಕುಟುಂಬಕ್ಕೋಸ್ಕರ ದುಡುದ್ರುನು ನಾವು ತಿಂಗಳ ಅಂತ್ಲೆ ನಾವ ಅಕಿಗೇ ಪಗಾರ ಕೊಡುದಿಲ್ಲಾ. ಆರಾಮ್ ಇಲ್ಲಾಂದ್ರುನು ಮಕ್ಕೊಳಾಕು rest ಕೊಡುದಿಲ್ಲಾ ನಾವ ಯಾಕ್ರಿ ಯಾಕ ಅಕಿಗೇ ಆರಾಮ ಐತೆ ಇಲ್ಲೊ ಅಂತ ನಾವ ಕೇಳಾಕ ಹೋಗುದಿಲ್ಲ ಅಕಿ ಹೇಳುದಿಲ್ಲಾ ತಾಯಿ ಯಾರ ಮುಂದು ಹೇಳಿದ್ರ ನನ್ ಮಗ ಏನರ ಮತ್ತ ಎಲ್ಲಿದ ಪಾ ಅವಂಗ ಗೊತ್ತಿಲ್ಲಾ ಮಾಡಿದ್ರ ಕೈ ಸುಟ್ಟಗೊಂತೇತಿ ನನ್ ಮಗಳಿಗ ಗೊತ್ತಿಲ್ಲಾ. ಅಕಿಗ ಹೇಳಾಕ ಹೋದ್ರ ಅಕಿ ಏನರ ಮಾಡಾಕ ಹೋದ್ರ ಬ್ಯಾಡಾ ಹಿಂಗ ಅಂತೇಳಿ ತಾಯಿ ತನ್ನ ಒಳಗ ಇಟ್ಕೊಂಡು ಇದು ಮಾಡ್ಕೊಂತಾಳರೀ ಹೋಗ್ಲಿ ಮಕ್ಕಳಿಗೋಸ್ಕರ ತನ್ನ ಜೀವನವನ್ನೆ ತೆಯ್ತಾಳ ರೀ ತಾಯಿ ಸದಾ ಮಕ್ಕಳು ನಗು ನಗುತಾ ಇರ್ಲಿಯನ್ತೇಳಿ ತಾಯಿ ಎಲ್ಲವನ್ನು ತನ್ನ ತ್ಯಾಗವನ್ನು. ಎಲ್ಲಾ ಬ~ ಬದಿಗಿಟ್ಟು ಮಕ್ಕಳ ಖುಷಿಯನ್ನೇ ಅಕಿ ಅವಲಂಬಿಸ್ತಾಳ ರೀ ಮನೆ ಕೆಲಸಾ ಆಗ್ಲಿ ಜವಾಬ್ದಾರಿಯಾಗ್ಲಿ ಒಂದ್ ಯಾವದೆ ತರಹದ ಕೆಲಸವಾಗಲಿ ಮನೆಯಲ್ಲಿ ಇದ್ದಕೊಂಡ ತಾಯಿ ಮಕ್ಕಳಿಗೊಸ್ಕರ ಬಾಳ ಕಷ್ಟ ಪಡತಾಳರೀ. ಇದೆ ತರಾ ಎಲ್ಲಾ ತಾಯಂದ್ರು ಮಾಡ್ತಾರ ಎಲ್ಲಾ ತಾಯಂದ್ರು ತಮ್ಮ ಮಕ್ಕಳಿಗೊಸ್ಕರ ಮಾಡ್ತಾರ ಯಾಕ್ ಮಾಡ್ತಾರ ಅಂದ್ರ ಮಕ್ಲಿಗ್ ಚೊಲೊ ಆಗ್ಲಿ ಮಕ್ಲಿಗ್ ಚೊಲೊದಾಗ್ಲಿ ಮುಂದ ಅವ್ರ ಮಕ್ಳು ನಾವ ಈಗ ಮಕ್ಳನ್ನೋಕೊಂಡ್ರೆ ಹೋದ್ರ ಅವ್ರ್ ಮುಂದ್ ಮಕ್ಳು ನಮ್ಮನ ನೋಡ್ತಾರ ಅಂತಾರೀ. ಈಗಿನ ಕಾಲದೊಳಗ ಏನ್ ಆಗೇತ್ರಿ ತಾಯಿಗೋಳ ಇದ್ರ ನಮಗ ಕಿರಿಕಿರಿ ಅಂತೇಳಿ ಅನಾಥಶ್ರಮಕ್ಕ ಸೇರಿಸ್ತಾರ್ರೀ ಅದನ್ನ ಮಾತ್ರ ಯಾರು ದಯವಿಟ್ಟು ಮಾಡಬಾರ್ದ್ರಿ ಯಾಕಂದ್ರ ಅಕಿ ನಿಮ್ಮನ ಸಣ್ಣರ ಸಣ್ಣ ಮಕ್ಕಳಿಂದ ಹಿಡ್ಕೊಂಡ ದೊಡ್ಡೋರ ಮಾಡಿರ್ತಾರಿ ಮಾಡಿರ್ತಾಳ ಯಾ ಕಾರಣಕ್ಕ ಮಾಡಿರ್ತಾಳ ನನ್ನ ಮಗಾ ಮುಂದ ನಮ್ಮ ವಯಸ್ಸಿಗೆ ಈಗ ನಮಗ ವಯಸ್ಸ ಮಿಕ್ಕಿಂದ. ನಮಗೇನ ಮಾಡ್ತಾನ ರೀ ಒಂದ ತುತ್ತು ಅನ್ನ ಹಾಕಾಕ ನನ್ನ ಮಗಾ ಬೇಕು ನನ್ನ್ ಮಗಳ್ ಬೇಕು ನಾ ಚಂದ ನೋಡಿಕೊಂಡ್ರಾ ನನ್ ಮಕ್ಕಳ ನಾಳೆ ನನ್ನ ನೋಡ್ಕೊಂತಾವ ಅವ್ರ ಮೊಮ್ಮಕಳ ನೋಡ್ತಾವ ಅನ್ನೋ ಆಸೆಕ ಅಕಿ ಇದು ಮಾಡ್ತಾಳ. ಈಗಿನ ಜನ್ರೇನ್ ಮಾಡ್ತಾರೀ ಮೊಮ್ಮಕ್ಕಳ್ ತಾಯಿಗೆ ಏನರ ತಿನ್ನಸಾಕ ಹೋದ್ಲ ಅಂದ್ರ ಹೇ ನನ್ನ ಮಗ್ಗ ತಿನಸಬೇಡವಾ ನಿನ ನಿನಗ ಅದನ್ನ ಕೊಡ್ಬೇಡಾವಾ ನೀ ಇದನ್ನ ಕೊಡ್ಬೇಡವಾ ಅಂತರೀ ಹಂಗಂತೆ ಮಾಡಬಾರದರಿ ಯಾವದೆ ತಾಯಿಗ ತನ್ನ ಮೊಮ್ಮಕ್ಕಳಿಗೊಸ್ಕರವಾಗಿ. ತನ್ನ ಮಕ್ಕಳ್ನ ಬೆಳಸಿರ್ತಾಳ ಆಕಿ ಮೊಮ್ಮಕ್ಕಳಿಗೆ ಏನಾರ ಪ್ರೇಮ ಬಂದು ಒಂದೆನಾ ತಗದ ಕೊಡ್ತಿರ್ತಾರ ತಿನ್ನಪ್ಪಾ ತಿನ್ನಮ್ಮ ಅಂತೇಳಿ ಅದನ್ನ ಒಂದ habits ಇರತ್ತ ಯಾಕ ನನ್ನ ಮಕ್ಕಳಿಗ ಇದ ಮಾಡತಾಳ ಇಕಿ ಹಾಂಗ ಹಿಂಗಂತೆ. ಯಾವ್ದೆ ತಾಯಿಯಾಗಲಿ ತನ್ನ ಮೊಮ್ಮಕಳಿಗಾಗ್ಲಿ ಆತರ ಯಾರು ಆತರ ಮಾಡ್ಬಾರ್ದ್ರಿ. ಬಾಳ ತಾಯಿ ಒಂದ ತನ್ನ ಕುಟುಂಬಕ್ಕೋಸ್ಕರ ಇಷ್ಟೆಲ್ಲಾ ಶ್ರಮ ಪಟ್ಟು ಪಗಾರ ತೊಗೋಲಾರದಂಗ ದುಡಿತಳಾರಿ ಅದನ್ನೊಂದ ಜನರ ತಲಿಯೊಳಗ ಇಟ್ಕೊಬೇಕು ಯಾಕಂದ್ರ ಒಂದ ಗೃಹಣಿ ಅಂತೇಳಿ ಮನಿಗೆ ಸೊಸಿಯಾಗಿ ಬಂದಿರ್ತಾಳ ತವರಮನಿ ಬಿಟ್ಟ ಗಂಡನ ಮನಿಗೆ ಬಂದಿರ್ತಾಳ. ಆಮೇಲೆ ತಾಯಿ ಆಗ್ತಾಳ ತಾಯಿ ಆದ್ಮೇಗ ಮನಿ ಜವಾಬ್ದಾರಿ ಹೊರತಾಳ ಹೊತ್ತ ಎಲ್ಲಾ ತರಾ ಮನಿ ಕೆಲಸಗಳೆಲ್ಲ ಮುಗಸ್ಕೊಂತಾಳ್ರೀ ಮುಗಸ್ಕೊಂಡ ಮಕ್ಕಳ ಕುಷಿನ ನೋಡ್ತಾಳ್ರೀ ನೋಡ್ಕೊಂಡ ಮಕ್ಕಳಿಗೋಸ್ಕರನೆ ಜೀವಾ ತನ್ನ ಇಡೀ ಜೀವನವನ್ನೆ ತ್ಯಾಗ ಇಡ್ತಾಲ್ರೀ ತಾಯಿಗೆ. ಯಾರು ನಾವು ಏನು ಮಾಡಾಕ ಅಗುದಿಲ್ಲಾ ತಾಯಿಯಂತ ತಾಯಿನ್ ಕಳಕೊಂಡ್ವಿ ಅಂದ್ರ ನಮಗ ಒಳ್ಳ ತಾಯಿ ಸಿಗುದಿಲ್ರಿ ಅದೆ ತರ ತಾಯಿಗೋಸ್ಕರ ನಾವು ಒಂದ ಸ್ವಲ್ಪ ಕಷ್ಟ ಪಟ್ಟು ತಾಯಿಗೋಸ್ಕರ ನಮ್ಮ ಜೀವ್ನಾನು ಸ್ವಲ್ಪ ಅವ್ರಿಗೆ ಕೊಡಬೇಕ ಯಾವತರಾ ಅಂದ್ರ ಅವ್ರಿಗೆ rest ಇಲ್ಲದ time ನಾಗ rest ಕೊಡ್ಬೇಕ್ರೀ. ಅವ್ರಿಗೆ ಏನೋ ಒಂದ್ ಸ್ವಲ್ಪ ಆಹಾರ ವ್ಯತ್ಯಾಸ ಆರೋಗ್ಯದಾಗ ವ್ಯತ್ಯಾಸ ಆತಂದ್ರ ಏನ್ ಮಾಡ್ಬೇಕ್ ನಾವ್ ದವಾಖಾನೆ ಕರ್ಕೊಂಡ್ ಹೋಗುದಿಲ್ಲಾ careless ಆಗ್ಬಿಡ್ತೇವಿ ದವಾಖಾನೆ ತೊರಸಬೇಕ ಯಾಕಮ್ಮಾ ಯೇನಾಗೇತಿ ನಮ್ಮ ಮುಂದ ಹೆಳವಲ್ಲಿಯಲ್ಲಾ ಅಂತಂದ್ರ ಅವ್ರು ಹೇಳಕೊಳ್ಳುದಿಲ್ಲಾ ತಾಯಿಗೋಳ್ರೀ ಯಾವುದೆ ತಾಯಿಯಾಗಲಿ ತನ್ನ ಮಕ್ಕಳಿಗ ಹೇಳಿದ್ರ ತ್ರಾಸ ಆಗತ್ತ.

ಹ. ಚೆನ್ನಾಗಿತ್ತಲ್ಲ ಎ ನಮ್ ನಮ್ high school ಪ್ರೌಢಶಾಲೆ ದಿನಗಳೆ ಚೆನ್ನಾಗಿತ್ತಲ್ಲ ತುಂಬಾ.

ಅದ್ ಆದ್ಮೇಲೆ ಯಾವ್ college ನಿಂದು ಇವಾಗ pu tenth ಹತ್ನೆ ತರಗತಿ ಮುಗ್ದ್ಮೇಲೆ ಎಲ್ಲಿ ಹೋದೆ ನೀನು?

Rai circle ಅಲ್ ಅಲ್ಲಿ ಇದೀನಿ ಅದ್. ಹೌದಾ ಏನ್ ತೊಗೊಂಡೆ? ನಾನಾ commerce ತೊಗೊಂಡಿನಿ ನೀನು?

ಹ. ಮತ್ತೆ ಹೆಂಗಿತ್ತು ನಿಮ್ college ಆ life ಉ? ನಿಮ್ಮ college ನಲ್ಲಿ ಏನೇನ್ ಮಾಡಿದ್ರು? ಏನಾದ್ರೂ. ಚೆನ್ನಾಗಿತ್ತು tour ನಲ್ ಆದ್ರೆ ಇನ್ನ super ಇತ್ತು.

ಆ ನಮ್ college ಚೆನ್ನಾಗಿದೆ ಸಾರೋರೆಲ್ಲ ಚೆನ್ನಾಗ್ ತೊಗೋತಾರ.